ಅಹಿಂಸಾ ಪರ್ಮಾಧರ್ಮ ಅನ್ನು ನೀತಿಯನ್ನು ಅನುಸರಿಸುವಂತಹ ಒಂದು ಜೈನ ಧರ್ಮದ ಸಂಸ್ಥಾಪಕ ಮಹಾವೀರನ ಒಂದು ದೇವಸ್ಥಾನವನ್ನು ನಾವು ನೋಡಬಹುದು ಇಲ್ಲಿ.

ಹಾಗು ಒಬ್ಬ ವಕ್ತಿ ಒಬ್ಬ ಹುಡ್ಗ ಆ ಜಿಮ್ ನ ಫೋಟೋ ನ ತೆಗೀತಿರೋದನ್ನ ಕೂಡ ನೋಡ ಬಹುದು.

ಚಿತ್ರದಲ್ಲಿ ನಾವು ಒಂದು ಬ್ಯಾಕ್ ಶೋರೂಮ್ ಅನ್ನು ನಾವು ನೋಡಬಹುದು ಇಲ್ಲಿ ಅನೇಕ ಬಗೆ ಬಗೆಯ ತುಂಬಾ ಸುಂದರವಾದ ಬ್ಯಾಗುಗಳಿವೆ .

ಈ ಚಿತ್ರದಲ್ಲಿ ನಾವು ಒಂದು ಬ್ಯಾಗ್ಗಳ ಅಂಗಡಿಯನ್ನು ನಾವು ನೋಡತಿವಿ ತುಂಬಾ ಸುಂದರವಾದ ಉದ್ದವಿರುವಂತಹ ಗಿಡ್ಡ ಇರುವಂತ ಅಗಲವಿರುವಂತ ಸ್ವಿಂಗ್ ಬ್ಯಾಗ್ ಗಳನ್ನು ನಾವು ನೋಡ್ತೀವಿ ಆದ್ರೆ ಅಲ್ಲಿ ಎರಡು ಹೆಲ್ಮೆಟ್ ಗಳನ್ನು ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ನಾವು ಜಿಮ್ ಒಂದನ್ನ ನೋಡಬೋದು ಹಾಗು ತುಂಬಾ ಸುಂದರವಾಗಿ ಡಂಬಲ್ಸ್ದಂಗಳನ್ನ ಜೋಡಿಸಲಾಗಿದೆ ಆ-ಜಿಮ್ ನಲ್ಲಿ ನಾವು ತ್ರೇಡ್ ವೀಲ್ ನೋಡಬೋದು ಡಂಬಲ್ಸ್ ನೋಡಬೋದು ಒಂದೇ ರೀತಿನಲ್ಲಿ ಜೋಡಿಸಿರುವಂತ ಡಂಬಲ್ಸ್ಗಳನ್ನ ನಾವು ನೋಡಬೋದು.

ಆ ಜಿಮ್ ಒಂದನ್ನ ನಾವು ನೋಡಬಹುದು ಇದು ಹೊಸದಾಗಿ ಓಪನ್ ಹಗುತಿರೋದು ನಮಗೆ ತುಂಬಾ ಸ್ಪಷ್ಟವಾಗಿ ಕಂಡುಬರುತಿದೆ ಅಲ್ಲಿ ಡೆಕೊರೇಷನ್ ಎಲ್ಲ ಮಾಡಿದರೆ ಇದು ಮಹಿಳೆಯರು ಹಾಗು ಪುರುಷರು ಇಬ್ಬರಿಗು ಕೂಡ ಇರುವಂತ ಒಂದು ಜಿಮ್ ಆಗಿದೆ.

ಸುಂದರವಾದ ಒಂದು ಪ್ರಕೃತಿಯ ಒಂದು ಚಿತ್ರ ತಿಳಿ ನೀಲಿ ಬಣ್ಣದ ತುಂಬಾ ನೀಲಿ ಬಣ್ಣದ ತಿಳಿ ನೀಲಿ ಬಣ್ಣದ ಆಕಾಶ ಹಾಗೂ ಕೆಳಗಡೆ ಹಚ್ಚಹಸಿರಿನಿಂದ ಕೂಡಿರುವಂತಹ ಒಂದು ಪ್ರಕೃತಿ ಸೌಂದರ್ಯವನ್ನು ನಾವು ಚಿತ್ರದಲ್ಲಿ ನೋಡಬಹುದು.

ಒಂದು ಸುಂದರವಾದ ಒಂದು ಚಿತ್ರವನ್ನು ನಾವು ನೋಡಬಹುದು ಆಹ್ ಬಟ್ಟೆ ಬೆಟ್ಟಗಳ ಮೇಲೆ ನಿಂತು ಅಲ್ಲಿ ನೋಡಬೇಕಾದರೆ ಆಕಾಶವೇ ನಾವು ಮುಟ್ತಾ ಇದೀವಿ ಅಂತ ಒಂದು.--